ಇಲ್ಲಿ ಒಂದು ಕೋಣೆ ಇದೆ ಕೋಣೆಯ ಒಳಗೆ ಮನುಷ್ಯರಿದ್ದಾರೆ.

ಇಲ್ಲಿ ಮತ್ತು ಅವನ ಕೈಯಲ್ಲಿ ಒಂದು ಫೋನ್ ಇದೆ ಫೋನಿನ ಕಲರ್ ಸ್ಕೈ ಬ್ಲೂ ಬಣ್ಣದಿಂದ ಕೂಡಿದೆ.

ಇಲ್ಲಿ ಒಂದು ಅಂಗಡಿ ಇದೆ ನ್ಯೂ ಸಾಯಿ ಸಾಯಿ ಅಂತ ಒಂದು ಬೋರ್ಡಿದೆ.

ಇಲ್ಲಿ ಒಂದು ಹೋಟೆಲ್ ಇದೆ ಅದರೊಳಗೆ ಜನರುಗಳು ಇದ್ದಾರೆ ಮತ್ತು ಟೇಬಲ್ ಗಳಿದ್ದಾವೆ.

ಮತ್ತು ಟೇಬಲ್ ಮೇಲೆ ಒಂದು ಜಗ್ಗಿದೆ ಮತ್ತು ಫ್ರಿಜ್ ಇದೆ ಒಂದು ಗಡಿಯಾರ ಇದೆ.

ದೆ ಮತ್ತು ಕಬ್ಬಿಣದ ಹತೋಡಿ ಇದೆ ಮತ್ತು ಇಲ್ಲಿ ಕಪ್ಪು ಬಣ್ಣದ ಬಾಕ್ಸ್ ಗಳಿದ್ದಾವೆ.

ಮತ್ತು ಇಲ್ಲಿ ಬಣ್ಣ ಡಬ್ಬಿ ಇದೆ ಮತ್ತು ನೀಲಿ ಬಣ್ಣದ ಡಬ್ಬಿ ಇದೆ.

ಮತ್ತು ಇಲ್ಲಿ ಇನ್ನೊಂದು ಬಿಳಿ ಬಿಳಿ ಬಣ್ಣದ ಇದೆ.

ಮತ್ತು ಅವನ ಬಟ್ಟೆಯ ಬಣ್ಣ ಬಿಳಿ ಮತ್ತು ಕಪ್ಪು ಮತ್ತು ಬಣ್ಣದಿಂದ ಕೂಡಿದೆ ಮ--

ಚಾಕ್ಲೇಟಿ ಇನ್ನೊಂದು ಕಪ್ಪು ಇನ್ನೊಂದು ಆ--

ಇಲ್ಲಿ ಒಂದು ಗಾರ್ಡನ್ ಇದೆ ಓಪನ್ ಗೇಮ್ ಅಂತ ಒಂದು ಬೋರ್ಡ್ ಇದೆ ಮತ್ತು ಇಲ್ಲಿ ಕಬ್ಬಿಣದ ಕಂಬಗಳಿದ್ದಾವೆ.

ಕಬ್ಬಿಣದ ಗೇಟುಗಳಿದ್ದಾವೆ ಹಸಿರು ಬಣ್ಣದ ಹುಲ್ಲುಗಳಿದ್ದಾವೆ ಬಿಳಿ ಮತ್ತು--

ಕೋಣೆ ಇದೆ ಕೋಣೆಯ ಒಳಗೆ ಟೇಬಲ್ ಇದೆ ಮತ್ತೆ ಇಲ್ಲಿ ಕನ್ನಡಿಯಿದೆ ಟೇಬಲ್ ಮೇಲೆ ಗೋಲ್ಡ್ ಪ್ಲಸ್ ಅಂತ ಕ್ರೀಂ ಇದೆ ಮತ್ತು ಇಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿವೆ.

ಇಲ್ಲಿ ಒಂದು ಕಟ್ಟಡವಿದೆ ಇಲ್ಲಿ ಕಲ್ಲುಗಳ ಕಂಬಗಳಿದ್ದಾವೆ.

ಮತ್ತು ಎಲೆಗಳಿಂದ ಅಲಂಕಾರ ಮಾಡಲಾಗಿದೆ ಹಿಂದು ಗೋಡೆಗೆ ಮತ್ತೆ ಇಲ್ಲಿ ಹೂಗಳಿದ್ದಾವೆ.

ಮತ್ತು ಶ್ರೀ ಸಿಯಾ ಸಾಯಿ ಅಂತ ಒಂದು ಬೋರ್ಡ್ ಇದೆ.

ಮತ್ತು ಎಂಟ್ರಿ ಗೇಟ್ ಅಂತ ಇನ್ನೊಂದು ಬೋರ್ಡ್ ಇದೆ ಮತ್ತು ಇಲ್ಲಿ ನೀಲಿ ಬಣ್ಣದ ಬೋರ್ಡ್ ಇದೆ.

ಇಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ ಜೈ ಕಲುಕ್ಲೇಶನ್ ಅಂತ ಹೆಸರಿದೆ.

ಮತ್ತು ಇಲ್ ಒಂದು ಆರೆಂಜ್ ಬಣ್ಣದ ಅ ಧ್ವಜವಿದೆ.

ಮತ್ತೆ ಇಲ್ಲಿ ಸಿಮೆಂಟಿನಿಂದ ಮಾಡಿದ ಕಿಟಕಿ ಇದೆ.

ಇನ್ನೆಂದೂ ಕಟ್ಟಡದ ಬಣ್ಣ ಕ್ರೀಮ್ ಮತ್ತು ಅ ಚಾಕ್ಲೇಟ್ ಬಣ್ಣದಿಂದ ಕೂಡಿದೆ.

ಮತ್ತು ಇಲ್ಲಿ ನೀಲಿ ಮತ್ತು ಬ್ಲೂ ಬಣ್ಣದ ಆಕ--

ಇಲ್ಲಿ ಮನುಷ್ಯರಿದ್ದಾರೆ ಮತ್ತು ಇಲ್ಲಿ ತಕ್ಕಡಿ ಇದೆ.

ಆರೇನ್ ಹಸಿರು ಕೆಂಪು ಬಿಳಿ ಗೋಲ್ಡನ್ ಇದರಿಂದ ಕೂಡಿದೆ.

ಮತ್ತು ಇಲ್ಲಿ ಒಂದು ಅಚ್ಚ ಹಸಿರಾದ ಗಿಡವಿದೆ.

ಮತ್ತು ಇಲ್ಲಿ ಒಂದು ಬೆಡ್ ಇದೆ ಮತ್ತು ಲೈಟ್ಸ್ ಗಳಿದ್ದಾವೆ ಮತ್ತು ಪೈಪು ಗಳಿದ್ದವೆ.

ಮತ್ತು ಅದಕ್ಕೆ ಹಲವಾರು ಪದರುಗಳಿದ್ದಾವೆ ಮತ್ತು ಅದಕ್ಕೆ ಹಿಂದೂ ಹಸಿರು ಬಣ್ಣದ ಗೇಟ್ ಇದೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಗುಲಾಬಿ ಹೂವಿದೆ ಅದು ಅದಕ್ಕೆ ಹಲವಾರು ದಳಗಳಿದ್ದಾವೆ.

ದೆ ಮತ್ತು ಇಲ್ಲಿ ಅ ಹಲವಾರು--

ಹಾಗು ಕಟ್ಟಡದ ಬಣ್ಣ ಕಪ್ಪು ಮತ್ತು ಬಾದಾಮ ಬಿಳಿ ಬಣ್ಣದಿಂದ ಕೂಡಿದೆ.

ಗಿಡವಿದೆ ಮತ್ತೆ ಇಲ್ಲಿ ಕಲ್ಲುಗಳ ಬಣ್ಣ ಬಿಳಿ ಬಣ್ಣದಿಂದ ಕೂಡಿದೆ ಇಲ್ಲಿ ಪ್ಲಾಸ್ಟಿಕ್ .

ಲೈಟು ಗಳಿದ್ದಾವೆ ಎರಡು ಲಾರಿ ಗಳಿದ್ದಾವೆ.

ಟೀರಿದೆ ಮತ್ತು ಇಲ್ಲಿ ಪೆಟ್ರೋಲ್ ನ ಟ್ಯಾಂಕ್ ಇದೆ ಮ--

ಅದಕ್ಕೆ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ಮತ್ತೆ ಇಲ್ಲಿ ಕೀಟಕಿಗಳಿದ್ದಾವೆ.

ಮತ್ತ್ ಇಲ್ಲಿ ಕಟ್ಟಡಕ್ಕೆ ಬಾಲ್ಕನಿ ಇದೆ ಮತ್ತು ಇಲ್ಲಿ ಮೆಟ್ಟಿಲುಗಳಿದ್ದಾವೆ ಇಲ್ಲಿ ಪೈ--

ಇಲ್ಲಿ ಒಂದು ಕೋಣೆ ಇದೆ ಕೋಣೆಯ ಒಳಗೆ ಟೇಬಲ್ ಗಳಿದ್ದಾವೆ.

ಇವೆ ಲೈಟ್ಸುಗಳಿದ್ದಾವೆ ಮತ್ತು ಗೋಡೆಯ ಬಣ್ಣ ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ.

ಇಲ್ಲಿ ದೇವಸ್ಥಾನವಿದೆ ಇಲ್ಲಿ ಮನುಷ್ಯನಿದ್ದಾನೆ ಮತ್ತು ದ್ವೀಪವಿದೆ.

ಮತ್ತು ಒಂದು ಟೇಬಲ್ ಇದೆ ಮತ್ತು ಬುಟ್ಟಿ ಇದೆ.

ದೇವರ ವಿಗ್ರಹವಿದೆ ಹೂಗಳ ಮಾಲೆ ಇವೆ ಮತ್ತು ಇಲ್ಲಿ ಗಂಟೆ ಇದೆ.

ಮತ್ತು ಜಿಗರ್ ಪಟ್ಟಿಗಳು ಇದ್ದಾವೆ ಅ ಗಮ್ ಫೆವಿಕ್ವಿಕ್ ಇದೆ.

ಮತ್ತಿಲ್ಲಿ ಒಂದು ಆರೇಂಜ ಮತ್ತು ಕೆಂಪು ಬಣ್ಣದ ಬಟ್ಟೆ ಇದೆ.